ಇಲ್ಲಿ ಕೆ_ಎಸ್_ಆರ್_ಟಿ_ಸಿ ನ ಬಸ್ಸು ನಿಂತೈತೆ ಮತ್ತೆ ಸು ಸ್ವಲ್ಪ ಬಸ್ಸು ಹೋಗತೈತೆ.

ಈ ಕ್ಲಾಸ್ ರೂಮಲ್ಲಿ ಒಂದು ಎ_ಸಿ ಐತೆ ಮತ್ತೆ ಗ್ವಾಡಿನ ಫ್ಯಾನ್ ಐತೆ.

ಇದು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತೈತೆ.

ಮತ್ತೆ ಒಬ್ಬ ವ್ಯಕ್ತಿ ಅಂಗಡಿನ ಪಕ್ಕದಲ್ಲಿ ನಿಂತ್ಕೊಂಡು ಆ ರೋಡ ಲ್ಲಿ ನೋಡು --

ಇದು ತುಂಬ ಸುನ್ ಸುಂದರವಾಗಿ ಕಾಣ್ಸ್ಟೈ--

ಮತ್ತು ಆ ಕೇಕಿ ನ ಬಳಿ ವಿವಿಧ ವಿವಿಧವಾದ ಸ್ವೀಟ್ ಗಳು ಇಕ್ಕವ್ರೆ.

ಈ ಫೋಟೋವನ್ನು ಬೆಳಗಿನ ಸಮಯದಲ್ಲಿ ತಗೊಂಡಿರುವ ಫೋಟೋ ಆಗೈತೆ.

ಮತ್ತೆ ಜನರು ಈ ಮಸ್ಜೀದಿ ನ ಒಳಗಡೆ ಕುತ್ಕೊಂಡು ತಮ್ಮ ನಮಾಜ್ ಅನ್ನು ಮಾಡುತ್ತವ್ರೆ.

ಮತ್ತೆ ಈ ಗಣೇಶನ ಮೂರ್ತಿ ನೋಡೋದಕ್ಕೆ ತುಂಬಾ ಚಂದವಾಗಿ ಕಾಣಿಸ್ತೖತೆ.

ಈ ಫೋಟೋ ರಾತ್ರಿಯ ಸಮಯದಲ್ಲಿ ತಗೊಂಡಿರುವ ಫೋಟೋ ಆಗೈತೆ.

ಇಲ್ಲಿ ಫ್ಯಾನ್ ಕೂಡ ಐತೆ ಇದು ನೋಡೋದಕ್ಕೆ ನನ್ ಪ್ರಕಾರ ಒಂದು ಮನೆಯಲ್ಲಿ ಜಿಮ್ ಆಕಿರುವ ಫೋಟೋ ಆಗೈತೆ.

ಏ ಬಿಲ್ಡಿಂಗ್ ಇನ ಕೆಳಗಡಿನ ಭಾಗದಲ್ಲಿ ಗಾಡ್ ಬೇರೆ ಬೇರೆ ಟೂ ವೀಲರ್ ಗಾಡಿಗಳನ್ನು ಪಾರ್ಕ್ ಮಾಡವ್ರೆ.

ಈ ಫೋಟೋ ಬಂದು ಒಂದು ಆಫೀಸಿನ ಫೋಟೋ ಆಗೈತೆ--

ಗಿಡ ಕಾರ್ಡ್ ಬೋರ್ಡ್ ಅಲ್ಲಿ ಮಾಡಿರುವ ಗಿಡ ಐತೆ ಮತ್ತು ಚೇರ್ ಗಳು ಐತೆ.

ನನ್ ಪ್ರಕಾರ ಇವನು ಆ ಪೋಸ್ಟ್ ಒಳಗಡೆ ಹೋಗೋಕೆ ಗಾಡಿಯಲ್ಲಿ ಹೆಲ್ಮೆಟ್ ಅನ್ನು ಇಕ್ತಾವ್ನೆ.

ಈ ಫೋಟೋ ಬಂದು ಒಂದು ಚಾಟಿ ನ ಅಂಗಡಿನ ಫೋಟೋ ಆಗತಿ.

ಹಾಗೆ ಇಲ್ಲಿ ಆಟೋ ಚಾಲಕರು ಆ ಮಕ್ಕಳನ್ನು ತಮ್ಮ ನನಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದಾರೆ.

ಈ ಫೋಟೋ ಬೆಳಗಿನ ಸಮಯದಲ್ಲಿ ತಗೊಂಡಿರುವ ಫೋಟೋ ಆಗೈತೆ.